ಇದು ಒಂದು ಲೈಟಿನ್ ಕಂಬವಿದೆ ವೈರ್ --

ಇದೆ ಅಲ್ಲಿ ಬಾಳು ವಸ್ತುಗಳನ್ನು ಇಕ್ಕಿದ್ದಾರೆ.

ವೈಫರ್ ಇದೆ ಬಾತ್ರೂಂ ಕ್ಲೀನ್ ಮಾಡಂತ ಬ್ರೆಸ್ ಕೂಡ ಇದೆ.

ಇದೆ ಮತ್ತು ಇಲ್ ಸೈಡ್ನ ಲ್ಲಿ ಮಹೇಶ್ ಸ್ಕ್ಯಾನ್ ಸೆಂಟರ್ ಕೂಡ ಕಾಣ್ಸ್ಲತ್ತಿದೆ.

ಬಹಳು ವೆರೈಟಿ ವೆರೈಟಿ ನಿರ್ಮಾ ಪ್ಯಾಕೆಟ್ಸ್ ಇದರ್ದು ಹೆಸರು ಏನೇನಂದರೆ ಸರ್ಫ್ ಎಕ್ಸೆಲ್ ಇದೆ ಟೈಡ್ ಇದೆ ಘಡಿ ಇದೆ.

ಹೇ ಅಲ್ಲು ಒಂದು ಗಿಡ ನೋದೋದುಕ್ಕೆ--

ಅಲ್ಲಿ ದೂರಕ್ಕೆ ಒಬ್ಬರ್ ಮನುಷ್ಯರು ಕುಂತರೆ.

ಬಲೂನ್ಸ್ ಕಲರ್ ಎಲ್ಲೋ ರೆಡ್ ಮತ್ತು ಬ್ಲೂ ಕಲರ್ ಇದೆ ಮತ್--

ಮತ್ತು ಇಲ್ಲಿ ಬಹಳು ಹುಡುಗೀಯರು ಡ್ಯಾನ್ಸ್ ನ್ನು ಮಾಡ್ಲಾತಾರ ಮತ್--

ಇದು ಒಂದು ದುಖಾನ ಇದೆ ಇದರದ್ ಹೆಸರು ನಕ್ಷತ್ರ ಫಿಲ್ಲಿಂಗ್ ಸ್ಟೇಷನ್ ಇದೆ ಇಲ್ಲಿ --

ಆಯಿಲ್ ಟೈಪ್ಸ್ ಅವೈಲೆಬಲ್ ಅಂತ ಬರ್ದಿಂದದ ಆ ಬ್ಯಾನರ್ ಮೇಲೆ.

ಮತ್ತು ಇಲ್ಲಿ ಫೋಟೋ ಕೂಡ ತಕ್ಕೋಲಾತಿದ್ದಾರೆ.

ಇದು ಮನೆ ಏನಂದರೆ ಕತ್ಲತರ ಇದು ರೆಡ್ ಕಲರ್ ಮಣ್ಣವನ್ನು ಇದೆ.

ಯಾವ್ ಅಂದ್ರಿ ಎಲ್ಲೋ ಕಲರ್ ಗ್ರೀನ್ ಕಲರ್ ಬ್ಲೂ ಕಲರ್ ಮತ್ತು ಸೈಡ್ ನಲ್ಲಿ ಎಲ್ಲೋ ವೈಟ್ ಕಲರ್ ಅಂತಾ ಮತ್ತು ಫೈಲು ಚೆನ್ನಾಗಿ ಜಮ್ ಜಮ್ ಇಕ್ಕಿದ್ದಾರೆ.

ಮತ್ತೆ ಇದು ಹೊಲನು ಬಹಳ ಸುಂದರವಾಗಿ ಕಾಣಿಸ್ತ್ಲಾತಿದೆ.

ಇದು ಒಂದು ಮನೆ ವಿದೆ ಇದರ ಸು--

ಇಲ್ಲಿ ಫುಟ್ಬಾಲ್ ಆಡ್ಲಕ್ಕೆ ಪ್ಲೇಸನ್ನು ಇದ್ದು ಇದರ--

ಮತ್ತೆ ಫುಟ್ ಬಾಲ್ ಆಟವನ್ನು ಆಡ್ಲತರ.

ಮತ್ತು ಸ್ವಲ್ಪ್ ಮಂದಿ ವಾಕಿಂಗ್ ಕೂಡ ಮಾಡ್ಲತಾರ.

ಒಂದು ಪಾಟ್ನಲ್ಲಿ ಸ್ವಲ್ಪ ಜನರನ್ನು ಕಾಣಿಸ್ಲಾತ್ತಿದೆ.

ಅವರ ಈ ಟಿ ಶರ್ಟ್ ಕಲರ್ ವೈಟ್ ಇದೆ ಮತ್.

ಆ ಸೈಡಲ್ಲಿ ಒಂದು ಬಲ್ ಕೆಟ್ ಇದೆ ಚೇರ್ ಮೇಲೆ--

ಅವ್ರ್ ಟೀಶರ್ಟ್ ಕಲರ್ ಬ್ಲೂ ಇದೆ.

ಅಲ್ಲಿ ಸೈಡ್ ನಲ್ಲಿ ಬಾಕ್ಸ್ ಅನ್ನು ಕಾಣ್ಸಲುತ್ತಿದೆ ಇಲ್ಲಿ--

ಕದಂತ ಟಿ ಶರ್ಟ್ ಕಲರ್ ಬ್ಲೂ ಇದೆ.

ಮತ್ತ್ ಬಂದು ಮೇನ್ ಡೋರ್ ಅಂದು ಕಾಣ್ಸ್ಲತ್ತಿ--

ಲೈಟ್ ಕೂಡ ಇವೆ ಮತ್ತು ಬಲೂನ್ಸ್ ಲಿಂದ ಚೆನ್ನಾಗಿ ಡೆಕೋರೆಟ ನ್ನು ಮಾಡಿದ್ದಾರೆ ಬಲೂನ್ಸ್ ಕಲರ್ ವೈಟ್ ಮತ್ತು ಆರೆಂಜ್ ಇದೆ.

ಮತ್ತು ಅಲ್ಲಿ ಬಹಳ ಆಡ ಆಟೋ ಗಳನ್ನು ನಿಂತಿ--

ನಿಂತಿವೆ ಮತ್ತು ಅಲ್ಲಿ ಅದ್ರಲ್ಲಿ ಏ ಬಾಳು ಗಿಡವನ್ನು ಕಾಣಿಸ್ಲಾತ್ತಿವೆ.

ಇಲ್ ಒಬ್ಬ ಮನುಷ್ಯರು ಡ್ಯಾನ್ಸನ್ನು ಮಾಡ್ಲ ಮಾಡ್ಲತ್ತಾರೆ.

ತುದಂತ ಮ್ಯಾಟ್ ರೆಡ್ ಕಲರ್ ಮತ್ತು ಬ್ಲೂ ಕರ ಕಲರ್ ದಾಗಿದೆ.

ಕಲರು ಗ್ ಗ್ರೀನ್ ಕಲರ್ದು ಇದೆ ಮ --

ಮತ್ತು ಇಲ್ಲಿ ನೀರ್ ಕುಡಿಲಕ್ಕೆ ಕೊಳವನ್ನು ಇಟ್ಟಿದ್ದಾರೆ ಮ--

ಮತ್ತು ಅದರ್ ಮೇಲೆ ಗ್ಲಾಸ್ ಕೂಡ ಇಕ್ಕಿದೆ.

ಮತ್ತು ವೈಟ್ ಕಲರ್ ಅಂಗಿ ಹಾಕೊಂದಿದ ಒಬ್ಬ ಮನುಷ್ಯನು ಏನೋ ಹಿಂಗ ಕೈ ಮಾಡಿ ತೋರಿಸ್ಲಾ ತಾರ.

ಇದರ ಅವರ್ ಕೈಯಲ್ಲಿ ಓಂ ಫೋಟೋ ಇದೆ.